ಅದರ ಮೇಲ್ಗಡೆ ಬಹಳಷ್ಟು ಐಟಮ್ಸ್ ಗಳನ್ನ ಇಟ್ಟಿದ್ದಾರೆ ಹಾಗೆ ಇದನ್ನು ವಿದ್ಯುತ್ ಇನ್ನು --

ಅವ್ರ್ ಆಟೋ ದ ಮೇಲ್ಗಡೆ ಯಾತ್ರಿ ಎಂದು ಬರೆದಿದ್ದಾರೆ.

ಕೆಳಗಡೆ ಒಂದ್ ಮ್ಯಾಟ್ ಹಾಕಿದ್ದಾರೆ ಸುತ್ತಲು--

ಒಂದು ಮನೆ ಇದೆ ಆ ಮನೆಗೆ ಬಣ್ಣವನ್ನು ಉಳಿದಿದ್ದಾರೆ.

ಇದು ಒಂದು ಭೋಜನದ ಚಿತ್ರವಾಗಿ ಕಾಣ್ತಾ ಇದೆ ನೋಡಲು ಸೇಮ್ ಹೋಟೆಲ್ ತರ ಕಾಣ್ತಾ ಇದೆ ಆದರೆ ಇದೊಂದು ಹೋಟೆಲಿಂದ್ ಚಿತ್ರವೆಂದು ಗುರುತಿಸಲಾಗುತ್ತಿದೆ.

ಚಿತ್ರ ನೋಡಲು ತುಂಬ ಸುಂದರವಾಗಿದೆ ಇದು ಒಂದು ಹೊಳೆ ಮತ್ತು ದೋಣಿಯ ಚಿತ್ರವು ಕಾಣ್ತಾ ಇದೆ ಇಲ್ಲೊಂದು ಪುಟ್ಟಿ ಇದೆ ಈ ಪುಟ್ಟಿ ಒಳಗಡೆ ಒಂದು ಅರ್ಬಿ ಅಥವಾ ಏನೋ ಬಲೆಯೂ ಕಾಣ್ತಾ ಇದೆ ಇದನ್ನು --

ಇದು ಕಲ್ಲಿಗೆ ಕಟ್ಟಹಾಕಿದ್ದಾರೆ ಇದರ ಸುತ್ತಲೂ ದೊಡ್ಡ ದೊಡ್ಡ ಗುಡ್ಡಗಳು ಕಾಣ್ತಾ ಇದ್ದವೆ ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೂಡ ಕಾಣ್ತಾ ಇದ್ದಾವೆ.

ಆ ಚೇರ್ ಅನ್ನು ಹಾಕಿದ್ದಾರೆ ಇದರ ಡೋರ್ ಓಪನ್ ಆಗಿದೆ ಹಾಗೆ ಒಂದು ಇದರ ಮೇಲ್ಗಡೆ--

ಆ ಕೆಂಪು ಹಳದಿ ನೀಲಿ ಕಾಣ್ತಿದ್ದಾವೆ ಮತ್ ಅವು ಬಾಕ್ಸ್ ನಲ್ಲಿ--

ಇದು ಜಿಮ್ ವರ್ಕೌಟ್ ಮಾಡುವಂತ ಸ್ಥಳವಾಗಿ ಕಾಣುತ್ತಿದೆ ಯಾಕೆಂದರೆ ಇಲ್ಲಿ ಜಿಮ್ ಜಿಮ್ಮಿಗೆ ಬೇಕಾದಂತ ಎಲ್ಲಾ ಸಾಮಾಗ್ರಿಗಳು ಇಲ್ಲಿ ಕಾಣ್ತಾ ಇದ್ದಾವೆ ಒಬ್ಬ ವ್ಯಕ್ತಿ ಆತನ ಕೆಲ ವರ್ಕೌಟ್ ಅನ್ನು ಮಾಡ್ತಾ ಇದ್ದಾನೆ ಆತನು ರನ್ನಿಂಗು ಓಡುವ ಹಾಗೆ ಇಲ್ಲಿ ನಿಂತಿದ್ದಾನೆ.

ಅವನ್ ಪಕ್ಕದಲ್ಲಿ ಒಂದು ಕಿಟಕಿ ಇದೆ ಕಟ್ಟಿಗೆಗೊಂದು--

ಪಟಾಕಿಗಳೆಂದು ನನಿಗ್ ಕಾಣ್ತಾ ಇದೆ ಇವು ಬಹಳಷ್ಟು ರೀತಿಯಲ್ಲಿ ಇಲ್ಲಿ ಕಾಣ್ತಾ ಇ--

ಹೂಗಳ ಮೇಲ್ಗಡೆ ಆ ತಾಜ್ ಮಹಲ್ ನ ಚಿತ್ರ ಹಾಗೆ ಲಕ್ಷ್ಮಿ ಚಿತ್ರ ಹೀಗೆ ಬಹಳಷ್ಟು ಚಿತ್ರಗಳು ಅಲ್ಲಿ ಕಾಣ್ತಿದ್ದಾವೆ.

ಅದು ನೋಡಲು ತುಂಬ ಚೆನ್ನಾಗಿದೆ ಮತ್ತು ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದಾವೆ ಹಾಗೆ ಅಲ್ಲಿ ಒಂದು ದೇವರ ಫೋಟೋ ಇದೆ ಪಕ್ಕದಲ್ಲಿ ಒಬ್ಬ ಮನುಷ್ಯರ ಫೋಟೋ ಕೂಡ ಇದೆ ಅ --

ಐವರು ಪಕ್ಕದಲ್ಲಿ ಒಂದು ಗಿಡಮರಗಳು ಬೆಳೆದಿವೆ ಅವು ಅಚ್ಚ ಹಸಿಂದ ಕೂಡಿಕೊಂಡಿವೆ.

ನೀರು ಮೇಲಿಂದ ಬೀಳ್ತಾಯಿರೋ ಹಾಗೆ ಇಲ್ಲಿ ಕಾಣ್ತಾದೆ ಹಾಗೆ ಇಲ್ಲಿ.

ಹಾಗೆ ಗೋರಿ ಅಲ್ಲಿನ ಆಸ್ಪತ್ರೆ ಅಂದು ಅಲ್ಲೊಂದ ಬ್ಯಾನರನ್ನ ಹಾಕಿದ್ದಾರೆ.

ಅವರು ಎಲ್ಲರೂ ತಲೆಗೇ ಹೆಲ್ಮೆಟ್ ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿಕೊಂಡಿದಾರೆ ತಲೆಗೆ--

ಏಕೆಂದ್ರೆ ಇದು ಒಂದು ಅಂಡರ್ ಗ್ರೌಂಡ್ ತರ ಇದ್ ಕಾಣ್ತಾ ಇದೆ ಇವರು ಇವ್ ಕಾರ್ ಗಳನ್ನು ಪಾರ್ಕಿಂಗ್ ಮಾಡುವ ರೀತಿಯಲ್ಲಿ ಬಿಟ್ಟಿದ್ದಾರೆ.

ಸಾಲಾಗಿ ನಿಂತುಕೊಂಡಿದ್ದವೆ ಇವಕ್ಕೆ ಅ ಕರಿ ಬಣ್ಣದ ಟೈಯರ್ ಗಳಿವೆ.

ಇಲ್ಲಿ ಒಂಡು ಶೆಡ್ ಅನ್ನು ಹಾಕಿದ್ದಾರೆ ಮತ್ತು ಅ ಅದಕ್ಕೆ ಸುತ್ತಲು ಹಗ್ ದನ್ನು ಕಟ್ಟಿದ್ದಾರೆ.

ಇದು ಒಂದು ಹೂವನ್ನು ಮಾರಾಟ ಮಾಡುವಂತಹ ಸ್ಥಳವಾಗಿ ಕಾಣ್ತಾ ಇದೆ ಇಲ್ಲಿ--

ಈ ಮನೆ ನೋಡಲು ತುಂಬ ಚೆನ್ನಾಗಿದೆ.

ಈ ಕಾರಿಗೆ ಇವರು ಈ ಕವರ್ ಅನ್ನ ಹಾಕಿದ್ದಾರೆ ಅದ ಅದರ ನಂಬರ್ ಕೂಡಾ ಕೆ ಎ ಫಿಫ್ಟೀನ್ ಏನ್ --

ಐಟ್ ಸೆವೆನ್ ಸಿಕ್ಸ್ ತ್ರೀ ಎಂದು ಬರೆದಿದ್ದಾರೆ ಹಾಗೆ ಇಲ್ಲೊಂದು ದೊಡ್ಡದಾದ ಬೃಹತ್ ಆಕಾರದ ಗಿಡ ಕೂಡ ಬೆಳೆದುಕೊಂಡಿದೆ.

ಈ ಚಿತ್ರ ನೋಡಲು ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಸುಂದರವಾಗಿದೆ ಕಾಣ್ತಾ ಇದೆ ಏಕೆಂದರೆ ಒಳಗಡೆ--

ಒಳಗಡೆ ಆ ಫೈಲ್ ಗಳನ್ನು ಇಟ್ಟಿದ್ದಾರೆ.

ಅ ಟೇಬಲ್ ಕೂಡ ಇದೆ ಒಂದು ಕಾಫಿ ಕೂಡ ನಿಂತುಕೊಡಿದೆ ಹಾಗೆ ಈ ಇದಕ್ಕೆ ಪೇಂಟ್ ಅನ್ನು ಬಳೇದಿದ್ದಾರೆ.

ಇದು ಒಂದು ನಾಲ್ಕು ಫ್ಲೋರಲ್ಲಿ ಕಾಣ್ತಾ ಇದೆ ಇದರ ಸುತ್ತಲು ಕಿಟ್ಟಕಿಗಳು ಕಾಣಸ್ತಾ ಇದಾವೆ.

ಗಿಡ ಕೂಡಾ ಕಾಣ್ತಾ ಇದೆ ಅದು ಹಚ್ಚ ಹಸಿರಿಂದ ಕೂಡಿದೆ ಇದರ ಕೆಳಗಡೆ--

ಇದು ಒಂದು ಮ್ಯೂಸಿಕ್ ಸಾಮಗ್ರಿಗಳು ಇಲ್ಲಿ ದೊರೆಯುವಂತ ಸ್ಥಳವಾಗಿ ಕಾಣುತ್ತ ಇದೆ.

ಸೌಂಡ್ ಎಲ್ಲಿಂಗ್ ಮ್ಯೂಸಿಕ್ ಮೆಡಿಟೇಶನ್ ಕನೆಕ್ಟ್ ಯುವರ್ ಸೋಲ್ --

ಇವರು ಬಗ್ಗಿ ಬೆಂಡಾಗಿದ್ದಾರೆ ಹಾಗೆ ಕೆಲವು ಜನ ಬಗ್ಗಿದ್ದಾರೆ.

ಸುತ್ ಬಹಳಷ್ಟು ಜನರು ಇಲ್ಲಿ ಇದ್ದಾರೆ ಹಾಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ದೊಡ್ಡ ದೊಡ್ಡ ಮರಗಳು --

ಇದು ನೋಡ್ತಾ ಇದಾರೆ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೇ ಬರೆಯಲು ಬಂದಿದ್ದಾರೆ ಎಂದು ಕಾಣ್ತಾ ಇದೆ.

ಅವರು ಕೈಯಲ್ಲಿ ಪ್ಯಾಡ್ ಮತ್ತು ಆಲ್ಟಿನೇಟರ್ ನು ಹಿಡಿದುಕೊಂಡು ಬಂದಿದ್ದಾರೆ ಎಂದು ಕಾಣ್ತಾ ಇದೆ ಕಾಣ್ತಿದ್ದಾರೆ.

ಇದು ಒಂದು ಬೈಕ್ ಗ್ಯಾರೇಜ್ ನ ಅಂಗಡಿಯಾಗಿ ಕಾಣ್ತಾ ಇದೆ.

ಇಲ್ಲಿ ಒಂದು ಸ್ಕೂಟಿ ನಿಂತ್ಕೊಂಡಿದೆ ಇದನ್ನು ರಿಪೇರಿ ಮಾಡ್ತಿರೋ ಹಾಗೆ ಇದು ಕಾಣ್ತಾ ಇದೆ.

ಒನ್ ಟ್ರನ್ಕು ಹೀಗೆ ಬಹಳಷ್ಟು ಇಲ್ಲಿ ಕಾಣ್ತದಿದೆ ಒಂದು ಗೇಟ್ ಕೂಡ ಇದೆ ಮತ್ತೆ ಟೂಬು ಹೀಗೆ ಬಹಳಷ್ಟು ಬೈಕ್ಗಳ ಸಾಮಾನುಗಳು ಇಲ್ ಕಾಣ್ತದ್ --

ವೆ ಅದು ಒಂತರ ಲಾಡ್ಜ್ ತರ ಇದೆ ಹಾಗೆ ಇಲ್ಲಿ ಬಾ ಇ ಆಟೋ ಗಳು ಆಟೋದ ಮುಂದ್ ಪುಷ್ಪ ಅಂತ ಬರ್ದಿದಾರೆ.

ಇದು ಒಂದು ಯಾವುದೋ ಆಫೀಸ್ ತರ ಕಾಣ್ತಾ ಇದೆ.

ಹಾಗೆ ದೊಡ್ಡ ದೊಡ್ಡ ಇಂಜಿನ್ ಬಹಳಷ್ಟು ರೀತಿಯಲ್ಲಿ ಇಲ್ಲಿ ಕಾಣ್ತಾ ಇದೆ.

ಆ ಇದು ನೋಡಲು ತುಂಬ ಚೆನ್ನಾಗಿದೆ ಮತ್ತು ತುಂಬ ಸುಂದರವಾಗಿ ಕಾಣ್ತಾ ಇದೆ.

ಇಲ್ಲಿ ಬಟ್ಟೆಗಳನ್ನು ಹಾಕಿದ್ದಾರೆ ಅಲ್ಲಿ ಬಹಳಷ್ಟು ಬಟ್ಟೆಗಳು ವೈಟ್ ಅಂಡ್ ಬ್ಲಾಕ್ ಕಲರ್ ನಲ್ಲಿ ನಿಂತುಕೊಂಡಿವೆ.

ಒಂದು ಐದು ಪಿಲ್ಲರ್ ಗಳು ಕಾಣುತ್ತಿದ್ದಾವೆ ಇವು ತುಂಬಾ ದೊಡ್ಡದಾದ ಪೀಲ್ಲರ್ ಗಳು ಕಾಣುತ್ತಿದಾವೆ.

ಒಂದು ಗ್ರೌ ಗ್ರೌಂಡ್ ಫ್ಲೋರ್ ಇನ್ನೊಂದು ಸೆಕೆಂಡ್ ಫಸ್ಟ್ ಅಂಡ್ ಸೆಕೆಂಡ್ ಫ್ಲೋರು ಹೊರಗಡೆ ಒಂದು ಬೈಕ್ ಎರಡು ಬೈಕ್ ನಿಂತ್ಕೊಂಡ --

ಅ ಅಂಗ್ ಅದು ಬಟ್ಟೆ ಶೂಪಿಂಗ್ ಅಂಗಡಿ ಇದೆ ಅಲ್ಲಿ ಪೋಸ್ಟರ್ ಮೇಲೆ ಅ ಚಿತ್ರಗಳಿವೆ ಮತ್ತೆ ಸ --

ಸಣ್ಣ ಸಣ್ಣ ಗೊಂಬೆಗಳು ಕೂಡ ಇವೆ ಸುತ್ತಲು ಗಿಡಗಳು ಬೆಳೆದುಕೊಂಡಿವೆ ಅವು ನೋಡಲು ತುಂಬ ಚೆನ್ನಾಗಿ--

ಇದು ಒಂದು ಕಾರಿನ ದೃಶ್ಯವಾಗಿದೆ ಆ ಇಲ್ಲಿ ಈ ಕಾರು--

ಬ್ಲಾಕ್ ಕಲರ್ನಲ್ಲಿದೆ ಇದು ನೋಡಲು ತುಂಬಾ ಚೆನಾಗಿದೆ ಮತ್ತು ತುಂಬಾ ಸುಂದರವಾಗಿದೆ ಒಳಗಡೆ ಒಂದು ಬಿಳಿ ಕಲರಲ್ಲಿ ಒಂದು ಕಾರಿದೆ.

ಇಂಗ್ಲಿಷ್ ನಲಿ ಇದೆ ಹಾಗೆ ಹೊರಗಡೆ ಪೋಸ್ಟರ್ ಅಲ್ಲಿ--

ಇದರಗ್ ಇಲ್ಲಿ ಒಂದು ಹೆಸರ್ ಬರ್ದಿದಾರೆ ಶ್ರೀ ಸಿದ್ಧಾರೂಢ ಬೋರ್ ವೇಲ್ಸ್ ಅಂತ ಅಂದು ಇಂಗ್ಲೀಷ್ ನಲ್ಲಿ ಮತ್ತಿ ಅಳ ಕೇಳ ನೀಲಿ ಅಕ್ಷರದಲ್ಲಿ ಕಾಣ್ತಾ--

ಅರೆ ಇದು ರೋಡಲ್ಲಿದೆ ಕಾರು ಮತ್ತು ಗಿಡಗಳು ಇಗ್ ಬಹಳಷ್ಟು--

ಇನ್ ಕೆಲ ವ್ಯಕ್ತಿಗಳು ಕುಂತ್ಕೊಂಡಿದ್ದಾರೆ ಅವರಿಗೆ ಕೂಳಲು ಚೇರ್ ಟೇಬಲ್ ಕೂಡ ಇದೆ ಬಹಳಷ್ಟು ಸ್ಕೂಟಿ ಗಳು ಕಾಣ್ತಾ ಇದಾವೆ.

ಕ್ಷಿ ವಲಸೆ ಹಕ್ಕಿಗಳನ್ನು ನೋಡಲು ಬನ್ನಿ ವೀಕ್ಷಣ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆಗೆ ಅಂತ ಬರ್ದಿದ್ದಾರೆ ಮತ್ತು ನವಿಲಿನ್ ಚಿತ್ರ ಕೂಡ ಹಾಕಿದ್ದಾರೆ ಹದ್ದು--

ಇದು ಒಂದು ಹೋಟೆಲ್ ತರ ಕಾಣ್ತಾ ಇದೆ ಇದೊಂದು ದೊಡ್ಡದಾಗಿ ಇದೆ ಮತ್ತು ನೋಡಲು ತುಂಬ ಚೆನ್ನಾಗಿದೆ ಮತ್ತು ತುಂಬಾ ಸುಂದರವಾಗಿ ಕಾಣ್ತಿದೆ.

ಇದು ಒಂದು ಮೂರು ಫ್ಲೋರ್ ತರ ಇದೆ.

ಮಾ ಮತ್ತೆ ಇದು ಇದಕ್ಕೆ ಬಿಳಿ ಬಣ್ಣನ ಬಳದಿದ್ದಾರೆ ಇದು--

ತುಂಬಾ ಸುಂದರವಾಗಿದೆ ಮೇಲ್ ಮೇಲ್ಗಡೆ ಬರೆದಿದ್ದಾರೆ ಎಸ್_ಎಸ್_ಎಸ್ ವಿಲ್ ಪ್ಲಾಜಾ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ ಅದು ಹಸಿರು--

ಎ ಇವರ ಇದ್ದಲ್ಲಿ ಒಂದು ವಿದ್ಯುತ್ ಬಲ್ಬ್ ಗಳು ಮತ್ತೆ ಫ್ಯಾನ್ ಗಳು ತಿರುಗು ತಿರುಗುತ್ತಾ ಇವ್--

ಇದು ಒಂದು ಆ ಗ್ರೌಂಡ್ ಇದು ಒಂದು ಆಟದ ಮೈದಾನ ತರ ಇದೆ.

ಅಲ್ಲಿ ಇಟ್ಟಂಗಿ ಎಲೆಗಳು ಕಾಣ್ತಿದ್ದವೆ ಹಾಗೆ ಒರಗಾಡೇ ಟೇಬಲ್ ಮತ್ತು ಚೇರುಗಳು ಕಾಣುತ್ತ ಇದಾವೆ.

ಇಲ್ಲಿ ಇದು ಮಂಜಿನ್ ಕವಿದಂತವಾಗಿ ಇದು ಕಾಣ್ತಾ ಇದೆ.

ಆ ಒಂದು ನೀಲಿ ಬೋರ್ಡನ್ನು ಹಾಕಿದ್ದಾರೆ ಅದರಲ್ಲಿ--